ಚನ್ನಾಗ್ ಕಾಣ್ತದ ತೆಂಗಿನ ಮರ ಎಲ್ಲ ಹಸುರು ಗಿಡ ಎಲ್ಲ ಚನಾಗ್ ಅದ. ಹಾಸ್ಸ್ಕಒಸ್ಕಾ ಮನಿಕಬೋದು ನಿದ್ದೆ ಚನ್ನಾಗ್ ಬತ್ತಾ ಗಾಳಿ ನೀರೇಲಾ ಚನಾಗ್ ಬೀಸತ್ತ ಚನಾಗದ.

ದೇವರಿಗೆಲ್ಲಾ ಅಲಂಕಾರ ಮಾಡಬೋದು ಹೂವೆಲ್ಲ ತಕಂಡು ಚನ್ನಾಗ್ ಅದ. ಚನ್ನಾಗ್ ಕಾಣ್ತದೆ ಹೂವೆಲ್ಲ ಚನ್ನಾಗೈತೆ.

ಬೆಟ್ಟ ಗುಡ್ಡ ಹಸ್ರು ಗಿಡ ಮರ ಅದ್ರು ಮದ್ಯೆ ನೀರು ಪಿಕ್ನಿಕ್ ಚನಗೈತ .]

ನೀರೆಲ್ಲ ಈಜೇಲ್ಲ ಹೊಡೀಬೋದು ಡ್ರಾ ಪಿಕ್ ಎಲ್ಲ ಚನಗೈತೆ ಚೆನ್ನಾಗ್ ನೀರೆಲ್ಲ ಮುಳುಗ್ಬೋದು.